ಸುತ್ತ ನಾಲ್ಕು ಕಂಬಗಳ ಮಂಟಪವನ್ನು ನಿರ್ಮಿಸಿದ್ದಾರೆ ಕಬ್ಬಿಣದ ಸರಳುಗಳುಲ್ಲ ಮೆಟ್ಟಿಲುಗಳನ್ನು ಸಹ ಇಲ್ಲಿ ಕಾಣಬಹುದು.

ಕಲಮಿ ಎಂದು ಕರೆಯುತ್ತಾರೆ. ಇದನ್ನ ಎಣ್ಣೆಯಿಂದ--

ಇಡ್ಲಿಯ ಹತ್ತಿರ ಉದ್ದಿನ ವಡೆ ಇರುವುದು ಕಾಣಿಸುತ್ತಿದೆ ಹಾಗೂ ಒಂದು ಬಟ್ಟಲಿನಲ್ಲಿ ಸಾರು ಮತ್ತೊಂದು ಕಡೆ ಚಟ್ನಿ ಇರುವುದು ಕಾಣಿಸುತ್ತಿದೆ.

ಬೆಟ್ಟವು ಹಸಿರಿನಿಂದ ಸಮೃದವಾಗಿರುವುದು ಇಲ್ಲಿ ಕಾಣಿಸುತ್ತಿದೆ ಮುಂಭಾಗದಲ್ಲಿ ಹಲವು ಮರಗಳು ಇರುವುದು ಇದೆ ಒಂದು ನೀರಿನ ಸಣ್ಣ ಜರಿ ಇರುವುದು ಸಹ ಇಲ್ಲಿ ಕಾಣಿಸುತ್ತಿದೆ .

ಆಂಜನೇಯನ ಮುಂದೆ ದೀಪವನ್ನ ಹಚ್ಚಿಟ್ಟಿದ್ದಾರೆ. ಪ್ರಸಾದವನ್ನ ಇಟ್ಟಿದ್ದಾರೆ. ಕಾಯಿಗಳನ್ನು ಇರಿಸಿದ್ದಾರೆ.

ಗಣಪತಿಗೆ ಹೂವಿನಿಂದ ಹಾಗೂ ಹಣ್ಣಿನಿಂದ ಅಲಂಕೃತ ಮಾಡಿರುವುದು ಕಾಣಿಸುತ್ತಿದೆ. ದ್ರಾಕ್ಷಿ ಸೇಬು ನಾನಾ ಬಗೆಯ ಹಣ್ಣುಗಳು ಇಲ್ಲಿ--

ಈ ವೆರೈಟಿ ಗಾರ್ಮೆಂಟ್ಸ್ ತುಂಬಾ ವರ್ಷದಿಂದ ಚಾಮರಾಜನಗರದಲ್ಲಿದೆ. ಇಲ್ಲಿ ಮಕ್ಕಳ ಹೆಂಗಸರ ಗಂಡಸರ ಬಟ್ಟೆಗಳು ದೊರೆಯುತ್ತದೆ.

ಇದು ಕೇಂದ್ರೀಯ ತೆರಿಗೆ ಅಧೀಕ್ಷಕರ ಕಾರ್ಯಾಲಯ ಇದು ಚಾಮರಾಜ ನಗರದ ಭುಜಂಗೇಶ್ವರ ಬಡಾವಣೆಯಲ್ಲಿದೆ. ಈ ಫಲಕವು ಕಪ್ಪು ಬಣ್ಣದಿಂದ ಕೂಡಿದೆ.

ಮದುವೆ ಮಂಟಪಕ್ಕೆ ಕಾಣಿಸುತ್ತಿದೆ ಮಂಟಪಕ್ಕೆ ನಾನಾ ಬಗೆಯ ಬಣ್ಣದ ಹೂಗಳಿಂದ ಅಲಂಕೃತ ಮಾಡಿದ್ದಾರೆ ಹಾಗೂ ಬಟ್ಟೆಯನ್ನು ಇಳಿಬಿಟ್ಟಿದ್ದಾರೆ ಅಲ್ಲೊಂದು ಅಗ್ನಿಕೊಂಡದಿರುವುದು ಸಹ ಕಾಣಿಸು--